ಮತ್ತೆ ಬ್ರೇಕ್ ಫೇಲ್ಯೂರ್ ಆಗದು ಈತರ ಎಲ್ಲ ಆದಾಗ ನಾವ್ ಏನ್ ಮಾಡ್ತೀವಿ ಅಕ್ಕ ಪಕ್ಕ ಗ್ಯಾರೇಜ್ ಗಳಲ್ ಎಲ್ ಎಲ್ ಇರತ್ತೆ. ಆ ಗ್ಯಾರೇಜ್ ಗೆ ಹೋಗಿ ನಾವ್ ಕಾರ್ ನ ತೋರಿಸ್ಕೊಂಡು ಹ ಸರಿ ಮಾಡ್ಸ್ಕೊಂಡು ಇಲ್ಲ ಅಂದ್ರೆ ವೇಟ್ ಮಾಡ್ಬೇಕಾಗಿರತ್ತೆ ವೇಟ್ ಮಾಡ್ಕೊಂಡು ನಾವ್ ಮುಂದೆ ನೆಕ್ಸ್ಟ್ ಹೋಗ್ತಿವಿ.

ಕ್ರಮಗಳ್ನ ತೊಗೊಂಡ್ತ್ತಾರೆ. ನಂಗೆ ಮುಂದೆ ಯಾವ ಯಾವ ಥರ ಉಪಯುಕ್ತವಾಗ್ತದೆ ಅನ್ನುವಂತದ್ನ ಒಂದು ಕಾರ್ಯಕ್ರಮದಲ್ಲಿ ನಮಗೆ ತುಂಬಾ ಚೆನ್ನಾಗಿ ತೋರುಸುದ್ರೂ. ನಾವ್ ಅದ್ರಲ್ ತುಂಬಾ ಎಂಜಾಯ್ ಮಾಡುದ್ವಿ ತುಂಬಾ ಕಲುಥ್ವಿ.